ಟ್ರೈನ್ ಅಂದ್ರೆ ಈಗ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಇರತ್ತೆ. ರೈಲ್ವೆ ಮ್ಯೂಸಿಯಂಗೆ ಗೆ ಹೊ ಹೋದ್ರೆ ಅಲ್ಲಿ ಫೋಟೋಗಳನ್ನ ತೆಗಿಸಿಕೊಳ್ಳದೆ ಬರೊವರೆ ಇಲ್ಲ. ಈಗಷ್ಟೇ ನಾನು ನನ್ನ ಫ್ರೆಂಡ್ಸ್ ಎಲ್ಲ ರೀಸೆಂಟ್ ಆಗಿ ರೈಲ್ವೆ ಮ್ಯೂಸಿಯಂ ಗೆ ಹೋಗಿ ಅಲ್ಲಿ ಫೋಟೋಗಳನ್ನ ತೆಗಿಸಿಕೊಂಡು ಬಂದ್ವಿ.

ಎಸಿ ನು ಇರತ್ತೆ ರೂಮ್ಗಳಲ್ಲಿ ಮತ್ತೆ ಪ್ರೈವೇಟ್ ರೂಮ್ಸ್ ಗಳು ಇರ್ತಾವೆ. ರೂಮೆಲ್ಲಾ ಕ್ವೀನೆಸ್ಸ್ ಆಗಿ ಇರತ್ತೆ ವಾಟರ್ ಇರಬಹುದು. ಪ್ರತಿಯೊಂದು ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿ ಇರತ್ತೆ. ಇಲ್ಲಿ ಸ್ಟೇ ಆಗೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ.

ಒಬ್ಬೊಬ್ಬರಿಗೆ ಕ್ರೇಜ್ ಇರತ್ತೆ. ಗೊಂಬೆಗಳನ್ನ ಮಾಡಿ ಅದನ್ನ ಪ್ರದರ್ಶನ ಮಾಡುವಂತಹ ಕ್ರೇಜ್ಗಳು ತುಂಬಾ ಇರತ್ತೆ. ಅದೇ ತರ ಇಲ್ಲೂ ಸಹ ಚಾಮುಂಡೇಶ್ವರಿ ಇರಬಹುದು ಮತ್ತೆ--